ಈ ಚಿತ್ರ ಒಂದು ಆಫೀಸಿನ ಚಿತ್ರವಾಗಿದೆ. ಇದನ್ನು ಒಂದು ಪ್ರಾಜೆಕ್ಟರ್ ಕೂಡ ಇದೆ ಇಲ್ಲಿ ಎಲ್ಲರೂ ಕುಳಿತುಕೊಂಡು ಅವರ----

ಈ ಚಿತ್ರದಲ್ಲಿ ಒಂದು ಅದ್ಭುತವಾದ ಸುಂದರವಾದ ಗಾರ್ಡನ್ ಗಳಿವೆ ಗಾರ್ಡನ್ ನಲ್ಲಿ ಅನೇಕ ವಿಧದವಾದ ಗಿಡ ಮರಗಳಿವೆ. ಗಾರ್ಡನ್ ನೋಡಲು ಅತೀ ಸುಂದರವಾಗಿದೆ.

ನವಿಲಿನ ಬಣ್ಣ ಅತೀ ಸುಂದರವಾಗಿದೆ ಇದು ಗರಿ ಬಿಚ್ಚಿ ತನ್ನದೇ ಆದಂತಹ ಸುಂದರವಾದ ಕ್ಷಣವನ್ನು ಕಳೆಯುತ್ತಾ ಇದೆ.